ಹಾಗೂ ಕಂಬಗಳು ಲೈಟಿನ ಕಂಬಗಳೆಲ್ಲ ವಯರ್ ಗಳೆಲ್ಲ ಹೊರಗಡೆ ಬಂದಿದೆ ಗಿಡ ಮರಗಳೆಲ್ಲ ಬತ್ತಿ ಹೋಗಿದೆ ಮಳೆ ನೀರಿನ ಒಡೆತಕ್ಕೆ ಹಾಗೂ ಕಾರ್ ಗಳೆಲ್ಲ ತುಂಬಾ ಚಕ್ಕಂ ಆಗಿ ನಿಂತ್ಕೋ ಬಿಟ್ಟಿದ್ದಾವೆ ಮೂರು ನಾಲ್ಕು ಕಾರ್ ಗಳು.

ಅಲ್ಲಿ ಇಬ್ಬರು ಡಾಕ್ಟರ್ ಗಳಿದ್ದಾರೆ ಇಬ್ರುನೂ ಅದನ್ನ ಆ ಪ್ರಾಣಿಗೆ ಆಹ್ಹ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಕಾಲೆಲ್ಲಾ ಕಟ್ಟಿದ್ದಾರೆ ಆಹ್ಹ್ ಡ್ರಿಪ್ ಹಾಕಿದ್ದಾರೆ ಇದೆಲ್ಲ ಮಾಡಿ ಆ ನಾಯಿ ಮರಿಗೆ ಇಂಜೆಕ್ಷನ್ ನ ಕೊಟ್ಟು ಅಹ್ ಆಹ್ಹ್ ಸರಿ--

ಸಣ್ಣದಾಗಿ ನೀರು ಅರಿತ ಇದ್ದೆ ಮತ್ತೆ ಗಿಡಗಳೆಲ್ಲ ಬೆಳೆದಿದ್ದಾವೆ ಆಮೇಲೆ ಇಲ್ಲಿ ಮುಳ್ಳಿನಂತ ಗಿಡಗಳೆಲ್ಲ ಕಾಣ್ತಾ ಇದ್ದಾವೆ ಆಮೇಲೆ ನೀರು ಒಂತರ ಹರಿತ ಅಲ್ಲಾಡ್ತಾ ಇದಾಗ್ತಾ ಹೋಗ್ತಾ ಇದೆ.

ಅಂದ್ರೆ ಬೊಬ್ಬಲ್ಸ್ ಬಬ್ಬಲ್ಸ್ ಕಾಣುತ್ತಿದೆ ಆಮೇಲೆ ಪೆನ್ನು ಪೆನ್ಸಿಲ್ ರಬ್ಬರ್ ಪೆನ್ನು ಮೆಂಡ್ --

ಪುರಾತನ ಕಾಲದ ಒಂದು ದೇವಸ್ಥಾನದ ಒಂದು ಒಳಗಿನ ಇಮೇಜ್ ಆಗಿರುತ್ತೆ ಇಲ್ಲಿ ತುಂಬಾ ಕಲ್ಲಿಂದ ಕೆತ್ತಿರ್ತಕ್ಕಂತ ಕಂಬಗಳು ಹಾಗೂ ಹಿಂದುಗಡೆ ಎಲ್ಲಾ ತುಂಬಾ ಚೆನ್ನಾಗಿ ಕಲ್ಲು ಫುಲ್ ಕಲ್ಲಿಂದ ತುಂಬಿರತಕ್ಕಂತ ಒಂದು ದೇವಸ್ಥಾನವಾಗಿರುತ್ತದೆ.

ಹಾಗು ಅಲ್ಲಿ ಹಿಂದ್ಗಡೆ ಒಂದ್ ಮನೆ ಇದೆ ಆ ಕೆ.ಈ.ಬಿ ಕಂಬಗಳು ಇದಾವೆ ಹಾಗು ಇಲ್ಲಿ ಬೈಕ್ ಇದೆ ಬೈಕಿನ ಮಿರರ್ ಕಾಣ್ತಾ ಇದೆ ಈ ತರ ತುಂಬಾ ವಸ್ತುಗಳು ಮತ್ತು ಹಿಂದಗಡೆ ಪರಿಸರವಾಗಿರತ್ತಕ್ಕಂತಹ ಜಾಗಗಳು ಪ್ರತಿಯೊಂದು ಕಾಣ್ತಾ ಇದೆ.

ಇದು ಹಸು ಎಮ್ಮೆಗಳನ್ನ ಸಾಕಿರ್ತಕ್ಕಂತಹ ಜಾಗ ಇದಕ್ಕೆ ಹುಲ್ಲಿನ ಮೇವಿನದು ಹಾಕಿದ್ದಾರೆ.

ಶಾಸನ ಒಂದು ಬ್ಯಾನರ್ ಹಾಕಿದ್ದಾರೆ. ಯಾವುದೋ ಒಂದು ಕಾರ್ಯಕ್ರಮ ಇದೆ ಅನ್ಸುತ್ತೆ ಆಯ್ಕೆ ಮಾಡು ಬರಿಗೆ ಆಯ್ಕೆ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಇನ್ನು ಕೊಡಲಿಕ್ಕೆ ಮಹಾರಾಜಾ ಚೇರ್ಗಳು ಅಂತ ಚೇರ್ಗಳು ಅಕಿಧಾರೆ

ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ದೇವಸ್ಥಾನಕ್ಕೆ ಬಂದಿರ್ತಕ್ಕಂತಹ ಜನರೆಲ್ಲ ಇದ್ದಾರೆ ಇಲ್ಲಿ ಹಸಿರಿನಿಂದ ಕೂಡಿರ್ತಕ್ಕಂತಹ ಮರಗಳಿದೆ ಜನ ಎಲ್ಲಾ ಕ್ಯೂ ನಲ್ಲಿ ನಿತ್ಕೊಂಡಿದ್ದಾರೆ.

ಹಿಂದ ಬದಿಯಲ್ಲಿ ಮುಂದೆ ಒಂದು ಕಾರ್ ನಿಂತಕೊಂಡಿದೆ ಆ ಹಿಂಬದಿಯಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ ಮತ್ತೆ ಕೆಲವು ಕಡೆ ಕಪ್ಪಾಗಿ ಗಿಡಗಳು ಸುತ್ತಿ ಹೋಗಿದವೆ ಈ ತರಹ ಒಂದು ಜಾಗವಿದು.

ಭೂಪಟದ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ಮತ್ತೆ ಇದಕ್ಕೆ ನಾಲ್ಕೈದು ಪಿಲ್ಲರ್ ಗಳು ಕಾಣ್ತಾ ಇದೆ ಮಕ್ಕಳು ಹತ್ಲಿಕ್ಕೆ ನಾಲಕೈದು ಮೆಟ್ಟಿಲನ್ನ ಇಟ್ಟಿದ್ದಾರೆ ಮತ್ತೆ ಕಬ್ಬಿಣದ ಡೋರ್ಗಳನ್ನು ಹಾಕಿದ್ದಾರೆ ತುಂಬಾ ಆಹ್ಹ್ ಇದ್ರಲ್ಲಿ ಮಾಡಿದ್ದಾರೆ ಎಲ್ಲರಿಗೂ ಬೇಕಾಗಿರುವಂತಹ ವಿ --

ಏನಪ್ಪಾ ದೊಡ್ಡ್ ದೊಡ್ಡ್ ಬಿಲ್ಡಿಂಗ್ ಗಳಿದೆ ಮೂರ್ ನಾಲ್ಕ್ ಬಿಲ್ಡಿಂಗ್ ಗಳಿದ್ದಾವೆ ಮತ್ತೆ ಇಲ್ಲಿ ಕುತ್ಕೊಳ್ಲಿಕ್ಕೆ ಅಂದು ಜಾಗಗಳನ್ನು ಮಾಡ್ಕೊಳ್ಳೋಕೆ ನೆರಳಿನಂತಹ ಒಂದ್ ಜಾಗ ಶೀಟ್ ನ್ಯಾಕ್ನ ಇಟ್ಕೊಂಡಿದ್ದಾರೆ ಬೇರೆ ಕಡೆಗಳಲ್ಲೆಲ್ಲಾ ಬಿಸಲುಗಳಲ್ಲೆಲ್ಲ ನಿತ್ಕೊಂಡಿದ್ದವೇ ಇಲ್ಲಿ ಏಯ್ಟ್ ಹಂಡ್ರೆಡ್ ಇದೆ ನ್ಯಾನೋ ಇದೆ ಆಲ್ಟೊ ಇದೆ.

ದೇವಸ್ಥಾನವಾಗಿರುತ್ತೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರೆ. ಹಸರಿನ ತುಂಬಿಸಿದರೆ. ಎಡಬದಿಯಲ್ಲಿ ಬಲಬದಿಯಲ್ಲಿ ಎಲ್ಲ ಹಸಿರಿನ ತುಂಬಕೊಂಡ ತುಂಬಾ ಚೆನ್ನಾಗಿ ಕಾಣುತ್ತದೆ.

ಒಂದು ಯೆರಡು ಮೂವರು ನಾಲಕು ಐದು ತುಂಬಾ ಜನ ಗುಂಪು ಗುಂಪಾಗಿ ಅಟಾನಾ ಆಟಾಡಿಲಿಕೆ ಸಿದ್ಧತೆ ಮಾಡ್ಕೊಂಡು ಕೂತಿಧಾರೆ .